ಸಂಜೆಯ ವೇಳೆ ತೆಗೆದುಕೊಂಡಿರುವ ಪ್ರಕೃತಿಯ ಚಿತ್ರವಾಗಿದ್ದು ಈ ಫೋಟೋ ದಲ್ಲಿ ಎರಡು ತೆಂಗಿನ ಮರಗಳು ನಾವು ಕಾಣಬಹುದು.

ಹಾಗೆಯೇ ಈ ತೆಂಗಿನಮರದ ಅ ಪಕ್ಕದಲ್ಲಿ ಒಂದು ಕೆರೆ ಇದೆ.

ಇದು ಹೆಚ್_ಡಿ_ಎಫ್_ಸಿ ಬ್ಯಾಂಕ್ ನ ಹೊರಗಡೆ ತೆಗೆದ ಚಿತ್ರವಾಗಿದ್ದು ಇಲ್ಲಿ ಎಚ್_ಡಿ_ಎಫ್_ಸಿ ಎಂದು--

ಗಂಗಾರಾಮ್ಸ್ ಥರ್ಡ್ ಫ್ಲೋರ್ ಗಂಗಾರಾಮ್ಸ್ ಅಂತ ಸಹ ಬೋರ್ಡ್ ಅನ್ನು ಹಾಕಿದ್ದಾರೆ.

ಕೈಯಲ್ಲಿ ಮೊಬೈಲ್ ಅನ್ನು ಇಟ್ಟುಕೊಂಡು ವಿಡಿಯೋ ಅಥವಾ ಫೋಟೋ ತೆಗೆದುಕೊಳ್ಳುವುದು ನಾವು ಇಲ್ಲಿ ಕಾಣಬಹುದು.

ಇಲ್ಲಿ ಗ್ರಾಹಕರು ನಿಂತಿರುವುದನ್ನು ನಾವು ಕಾಣಬಹುದು.

ಸಮಾರಂಭಗಳಲ್ಲಿ ನೃತ್ಯ ಮಾಡುವ ಸಂದರ್ಭದಲ್ಲಿ ತೆಗೆದು ಕೊಂಡಿರುವ ಚಿತ್ರವಾಗಿದ್ದು --

ಇದು ಒಂದು ಯಾವ್ದೋ ಒಂದು ದೊಡ್ಡ ಅಂಗಡಿಯ ಹೊರಗಡೆ ತೆಗೆದುಕೋಂಡಿರುವ ಚಿತ್ರವಾಗಿದ್ದು--

ಇದು ಒಂದು ದೇವಸ್ಥಾನದ ಕಮನ್ ಆಗಿದ್ದು.

ಹಾಗು ಇಲ್ಲಿ ಸೂರ್ಯ ಕಂಡು ಬರುತ್ತಿದ್ದಾನೆ ಹಾಗೆಯೇ ಸುತ್ತಮುತ್ತ ಎಲ್ಲಾ ಹಚ್ಚ ಹಸಿರಿನಿಂದ ಕೂಡಿರುವ ಗಿಡಮರಗಳು ಸಹ ನಾವು ಕಾಣಬಹುದು.

ಒಂದು ಕಟ್ಟಡ ಸಹ ಕಾಣಬಹುದು ಅದರಲ್ಲಿ--

ಹಾಗೆ ಒಂದು ಶಟರ್ ಕಂಡು ಬರುತ್ತಿದೆ.